ಇತರ ಇರುವ ಒಂದು ಚಿತ್ರವನ್ನು ನಾವು ನೋಡಬಹುದು

ಬೈಕುಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಮರಗಳ್ನು ನಾವು ಇಲ್ಲಿ ನೋಡಬಹುದು.

ಇಲ್ಲಿ ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ ಇದಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣವನ್ನು ಹಚ್ಚಿದಾರೆ ಇದರ ಮುಂದೆ ದೊಡ್ಡದಾದ ಮರಗಳು ಕೂಡ ಇವೆ

ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತಿಕೊಂಡಿದ್ದಾನೆ ಚಿಕ್ಕ ಗಿಡಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಇಲ್ಲಿ ನಾವು ಒಂದು ದೊಡ್ಡದಾದ ಬಿಲ್ಡಿಂಗ್ ಅನ್ನು ನೊಡಬಹುದು ಇದರ ಮೆಲೆ ದೊಡ್ಡದಾಗಿ ಅಥಿತಿ ಅನ್ನುವ ಬೊರ್ಡನ್ನು ಹಾಕಿದ್ದಾರೆ ಇದರ ಮುಂದೆ ಇದರ ಮುಂದೆ ಒಂದು ಕಾರನ್ನು ನಿಂತಿದೆ .

ಇಲ್ಲಿ ಸ್ಕೂಟಿ ಮತ್ತು ಬೈಕ್ ಅನ್ನು ನೋಡಬಹುದು ಸ್ಟಿಲ್ ಕಬಿಯಲ್ಲಿ ಕಂಪೌಂಡ್ ರೀತಿಯಲ್ಲಿ ಮಾಡಿದ್ದಾರೆ.

ಈ ಒಂದು ರೀತಿ ಬ್ಯಾಂಕ್ ರೀತಿ ಕಾಣಸ್ತಿದೆ ಏನೋ ಕ್ಲೋಸ್ ಆಗಿದೆ. ಗ್ಲಾಸ್ ನಿಂದಾ ಇದ್ದಂ ನಿರ್ಮಿಸಿದ್ದಾರೆ. ಇದ್ರ ಮುಂದೆ ಕಬ್ಬಿಣದ ಗೇಟ್ ಅನ್ನು ಕೂಡಾ ಮಾಡಿದ್ದಾರೆ. ಮೆಟ್ಟಲು ಕೂಡಾ ಇವೆ. ಸ್ಟೀಲ್ ಕಂಬಿಗಳು ಕೂಡಾ ಹಾಕಿದ್ದಾರೆ.

ಈ ಒಂದು ಚಿಕ್ಕದಾದ ಅಂಗಡಿಯನ್ನು ನಾವು ನೋಡಬಹುದು. ಇದ್ದಕ್ಕೆ ಗ್ರೀನ್ ಕಲರ್ ಬಣ್ಣವನ್ನು ಹಚ್ಚಿದ್ದಾರೆ. ಒಂದು ಗಡಿಯಾರವಿದೆ. ಪ್ಯಾಕೆಟ್ ಗಳನ್ನ ಮಾಡಿ ಕ್ಯಾಬಿನ್ ಗಳಲ್ಲಿ ಇಟ್ಟಿದ್ದಾರೆ. ಟೇಬಲ್ ರೀತಿ ಇದೆ .

ಇದು ಒಂದು ಬಸ್ ಸ್ಟಾಂಡ್ ರೀತಿ ಇದೆ ಇಲ್ಲಿ ಇಬ್ಬರು ಬ್ಯಾಗನ್ನು ಹಾಕಿಕೊಂಡು ನಿಂತಿದ್ದಾರೆ ಇಲ್ಲಿ ಬಿಳಿ ಬಣ್ಣದ ಬಸ್ ಗಳನ್ನು ನಾವು ನೋಡಬಹುದು.